So ಅಹ್ ಏ~ ಏನಂದ್ರೆ ಈಗ ಯಾರಾದ್ರೂ ಏನಾದ್ರು ಹೊಸ್ತಾಗಿ ಅಹ್ try ಅಹ್ ಅವರು ಹೊಸ್ತಾಗಿ ಏನಾದ್ರು ಮಾಡಿದ್ದಿಟ್ಟಿದ್ರೆ ಅವರತ್ರ ಕೆಲ್ಬಿಟ್ಟಾದ್ರು ನಾವು ಅದನ್ನು try ಮಾಡುದೇ ಜಾಸ್ತಿ. So ಇಲ್ಲಿ shopping ಅನ್ನುವುದು ದೊಡ್ಡ ಅಂದ್ರೆ ಹೆಣ್ಮಕ್ಳಿಗಂತೂ ಸಹ ತುಂಬ interesting ವಿಷಯ ಆಗಿರುತ್ತೆ ಅದು. Shopping ವಿಷಯದಲ್ಲಿ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಅಹ್ ಪದೇ ಪದೇ ಒಂದೇ ಅಂಗಡಿಗೆ ಹೋಗಿ ಅಹ್ purchase ಮಾಡುವಷ್ಟು ಇದ್ರಲ್ಲಿ ಇರುವುದಿಲ್ಲ. ಎಲ್ಲಿ ಯಾರು ಏನು ಹೇಳ್ತಾರೆ ಅಲ್ಲಿ ಹೋಗಿ ಒಮ್ಮೆ ಆದ್ರೂ ನೋಡಿ ಬಂದು ಅಲ್ಲಿ shop ಮಾಡ್ತೇವೆ ಜಾಸ್ತಿಯಾಗಿ ಇದು. ಹ್ಮ್ ಅಹ್ ಜಾಸ್ತಿ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ interest ಇರುದು ಅಂದ್ರೆ ಯಾರಾದ್ರೂ ಹೇಳಿದ್ರೆ ಅಲ್ಲಿ ಚೆನ್ನಾಗೆ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ಹೋಗಿ ತಕೊಳ್ಳುವವರೇ ಜಾಸ್ತಿ . ಅಹ್ ಅದರಲ್ಲಿ ನನ್ನನ್ನೂ ಸೇರಿಸ್ಬಹುದೋ ಏನೋ. ಆಮೇಲೆ ಇನ್ನೊಂದು ಹೇಳ್ಬೆಕಾದ್ರೆ ಅಹ್ ಯಾರ ಏನಾದ್ರೂ ದಾರಿಯಲ್ಲಿ ಹೋಗ್ಬೇಕಾದ್ರು ಸಹ ಏನಾದ್ರೂ wear ಮಾಡ್ಕೊಂಡು ಹೋದ್ರೆ. ಅಹ್ ಅದು ಅಂದ್ರೆ ಒಂದು ಅಷ್ಟು curiosity ಇರುತ್ತೆ. ಅಹ್ ಅದು ಚೆನ್ನಾಗಿದೆ ಎಲ್ ತಕೊಂಡೆ ಅಂದ್ರೆ ಏನ್ ತಕೊಂಡೆ ಅದು full day ಅದೇ ಇರ್ತದೆ ತಲೆಯಲ್ಲಿ. ಎಲ್ ತೆಕೊಂಡಿರ್ಬಹುದು ಇವ್ರು ಅಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ಯಾವುದಾದ್ರು function ನಿಗೂ ಹೋದ್ರು ಹಾಗೆ ಯಾರಾದ್ರೂ ಒಳ್ಳೆ ಸೀರೆ ಉಡ್ಕೊಂಡಿದ್ರೆ. ನಮ್ಗೂಸ ಮನ್ಸಗುತ್ತೆ ಇಷ್ಟು ಕಡಿಮೆ ಬೆಲೆಗೆ ಎಲ್ ತಗೊಂಡಿರ್ಬಹುದು ಅಷ್ಟು ಚೆನ್ನಾಗಿ ಕಾಣ್ತಿದ್ರಲಾ ಅಂತ ಹೇಳಿ. ಆಮೇಲೆ ಮತ್ತೊಂದು ಹೇಳ್ಬೆಕಾದ್ರೆ ಅವ್ರು ಮಾಡಿರುದು makeup ಆಗಿರ್ಬಹುದು. ಅಹ್ ಅಹ್ makeup ನೋಡಿಸ ಎಲ್ಲಿ ಅವ್ರು ಈ beautician ನ್ನಿಗೆ ಹತ್ರ ಹೋಗಿರ್ಬಹುದು. ಅಹ್ ಅಹ್ type ಒಂಥರ interest task ಹೆಣ್ಮಕ್ಳಿಗೆ. ಆಮೇಲೆ ಇನ್ನೊಂದು shopping ಅನ್ನೋದು ಅದು ಬಿಟ್ಟು ಈಗ ಹೊಸ್ತಾಗಿ ನಾವು ಏನಾದ್ರು ಮನೆಯಲ್ಲಿ ಹೊಸ recipe ಮಾಡುವಾಗ್ಲೂ ಅಷ್ಟೇ. ಎಲ್ಲಾ item ಒಂದೇ ಕಡೆ ನಮ್ಗೆ ಸಿಗುವ ಹಾಗೆ ಇದ್ರೆ ಅದು ತುಂಬಾ interest . ಹಾಗೆಲ್ಲಾ ಎಲ್ಲಸ ಎಲ್ಲಾ item ಒಂದೇ ಕಡೆ ಸಿಗ್ತಾ ಇದೆಯಲ್ಲ ಅಂತ ಹೇಳಿ. ಅಲ್ಲೇ ಜಾಸ್ತಿ ಹೋಗುವುದು ಹೋಗ್~ ಹೋಗ್ತೇವೆ ಜಾಸ್ತಿ. ಇಲ್ಲದಿದ್ರೆ ಪದೇ ಪದೇ ಬೇರೆ ಬೇರೆ ಅಂಗಡಿಗೆ ಹೋಗಿ ಬೇರೆ ಬೇರೆ item ತಗೊಂಡು ಅಹ್ ಹಾಗೆ. ಈಗ ನಾವು ಬಟ್ಟೆ ಖರೀದಿಗ್ ಹೋಗ್ಬೇಕಾದ್ರೂನು ಹಾಗೆಯೇ. ಯಾರಾದ್ರೂ ಅಹ್ ಹೋದ ವರ್ಷ ಅಹ್ function ಲ್ಲಿ ಯಾರೋ ಏನೋ wear ಮಾಡಿದ್ದಾರೆ. ಅಥ್ವಾ ಅದು ಬಿಟ್ಟು ಯಾವೋದೋ ಒಂದು. ಸಮಾರಂಭಕ್ಕೆ ಹೋದಾಗ ಅವ್ರು ಅಹ್ type ಕಾಣ್ತಿದ್ರು. ಅಹ್ ಆದ್ಮೇಲೆ ಹಾಗೆ ಮಾತಾಡ್~ ಈಗ ನಮ್ದೆ ಸಂಗತಿಗಳೆಲ್ಲ ಮಾತಾಡುವುದು ಹಾಗೆ. ಅಹ್ ಅವ್ರು ಅವ್ರು ನಂದು ಅತ್ತೆ ಹಾಗೆ wear ಮಾಡಿದ್ರು ಅವರ ಸೀರೆ ಎಷ್ಟು ಚೆನ್ನಾಗಿತ್ತು ಅಂತ್ಹೇಳಿ. ಅದು ಚೆನ್ನಾಗಿತ್ತು ಹೇಳುವುದ್ರಲ್ಲಿ ಅಹ್ ಅಂಗಡಿಗೆ ಹೋಗಿ ಖರೀದಿ ಮಾಡಿದಷ್ಟು ಸಂತೋಷವಾಗಿರ್ತೇವೆ ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಹ್ಮ್ ಈಗ ಹೊಸತ್ತಾಗಿ ನಾವೇನಾದ್ರೂ ಮಾಡ್ಬೇಕಾದ್ರುಸ ಅಷ್ಟೇ. ಅಹ್ ಏನಂದ್ರೆ ಹೇಳಿದ್ರೆ ಅಹ್ ಇ~ ಇಂಟೆ ಎಲ್ಲಾ ಅಹ್ ಎಂತ ನಮ್ಗೆ ಅಹ್ recipe ಗೆ ಬೇಕಾಗುವ ಅಹ್ ಎಂತ ಅಹ್ ಅದಕ್ಕ್ ಹಾಕುವಂತದ್ದು ಎಂತಲ್ಲ ಇದೆ ಅಲ್ಲಾ. ಅದೂಸ ಹಾಗೆ ಒಂದೇ ಒಂದೇ ಕಡೆ ಅಂಗಡಿಯಲ್ಲಿ ಸಿಗುವುದಿದ್ರೆ next ಪದೇ ಪದೇ ಅಹ್ ಅಂಗಡಿಗೇ ಹೋಗಿ ಖರೀದಿ ಮಾಡ್ಕೊಂಡು ಬರ್ತೇವೆ ಅಹ್. ಆಮೇಲೆ ಇನ್ನೊಂದು ಬಟ್ಟೆ ಖರೀದಿ ಮುಂಚೆ ಎಲ್ಲಾ ಅಂದ್ರೆ ಈಗ ಎಂತ ಹಬ್ಬ ಏನಂದ್ರೆ ಜಾಸ್ತಿ ಹೋಗಿ ಖರೀದಿ ಮಾಡ್ಕೊಂಡು ಬರ್ತಾರೆ. ಈಗ ಹಾಗಲ್ಲ ಅಹ್ ಜನ ಜಾಸ್ತಿ ಆಗಿ ಎಂತ ಹೇಳಿದ್ರೆ ಅಂದ್ರೆ ಅಹ್ ನಮ್ದು ಹೆಣ್ಮಕ್ಳಿಗೆ ಸಹ ಅವ್ರವ್ರದ್ದು ಗೆಳತಿಯರು ಸಹ ಜಾಸ್ತಿಯಾಗಿದ್ದಾರೆ. ಅವ್ರು ಯಾರ್ ಯಾವುದಾದ್ರು suggest ಮಾಡಿದ್ರೆ ಅಲ್ಲಿ ಹೋಗಿ ಖರೀದಿ ಮಾಡುವಷ್ಟು ಅಹ್ ತುಂಬಾ ಅಂದ್ರೆ ಕುತೂಹಲ ಇರ್ತದೆ ನಮ್ಗೆ ಅಲ್ಲಿ ಹೋಗಿ. ಖರೀದಿ ಮಾಡಿ ಬರ್ಲೆ ಬೇಕಂತ ಹೇಳಿ. So ಅಹ್ ಹಾಗೆ ಅಲ್ಲಿ ಹೋಗಿ ಖರೀದಿ ಮಾಡಿ ಬಂದ ಮೇಲೆ ಅದು ಸಮಾಧಾನ ಆಯ್ತು ಆಯ್~ ಆಗದೇನ ಏನೋ ಹೋಗಿ ಬಂದಿದ್ದೇವೆ ಅನ್ನುದೇ ಸಮಾಧಾನ. ಅಹ್ ಅಹ್ ರೀತಿದು ನಾವು ಹಾಕ್ಕೊಂಡಿದ್ದೇವೆ ಅನ್ನುದು ಒಂದು. ಆಮೇಲೆ ಇನ್ನೊಂದು ಒಂದು ತಕೊಂಡು ಇನ್ನೊಂದು ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಅಂಗಡಿಗೆ ಹೋಗಿ ಇದು soap ತಕೊಂಡು ಒಂದು ಚಮಚ free ಅಂತ್ಹೇಳಿದ್ರೆ ಅಹ್ type ಸಿಕ್ಕುವುದು ಅಹ್ ಅಹ್ ಅದೇ soap ತಗೋ ಬಂದು use ಮಾಡುವಷ್ಟು ಇದ್ರಲ್ಲಿ ಇರ್ತಾರೆ.

ಹ ನಾನು ಇವತ್ತು ಒಂದು ಪರಿಸರದ ಬಗ್ಗೆ ಮಾತನಾಡಲು ನಿಮ್ಮ ನಿಮ್ಮ ಜೊತೆಗೆ ಇಚ್ಚಿಸುತ್ತೇನೆ. ಪರಿಸರ ಪರಿಸರ ಅಂದ ತಕ್ಷಣ ನಮ್ಗೆ ಕಲಿಲಿಕ್ಕೆ ಒಂದೇ ಆ ಕಲ್ಪಿಸ್ ಕಲ್ಪಿಸಿಕೊಳ್ಳಬಹುದಾಗಿದೆ. ಯಾವುದಂತ ಹೇಳಿದ್ರೆ ಒಂದು ಗಿಡಗಳಾಗಿರ್ಬೋದು, ಮರಗಳಾಗಿಗಿರ್ಬೋದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಇದನ್ನೆಲ್ಲ ನಾವು ನೋಡಿರ್ತೇವೆ. ಒಂದು ಆರೋಗ್ಯವಂತಹ ಒಂದು ವ್ಯಕ್ತಿಯು ಒಂದು ಬೆಳವಣಿಗೆ ಆಗಬೇಕಂತ ಹೇಳಿದ್ರೆ ಒಂದು ಶುದ್ದವಾದ ಪರಿಸರ ಅವನಿಗೆ ತುಂಬಾ ಮುಖ್ಯವಾಗಿರುತ್ತದೆ ಅದು ನಿಮಗೆ ಗೊತ್ತಿರ್ಬೋದು. ನಮ್ಮ ದೇಹದ ಮಾಡುವಂತಹ ಒಂದು ಪತ್ರಿ~ ಪ್ರತಿಕ್ರಿಯೆಯು ಪರಿಸರಕ್ಕೆ ಸಂಬಂಧಿಸುತ್ತದೆ ಅದು ಅದು ಕೂಡ ನಿಮಗೆ ಗೊತ್ತಿದೆ. ಪರಿಸರದಿಂದಾಗಿ ನಾವು ಶುದ್ದ ನೀರನ್ನು ಉಸಿರಾಡಲು ಸಾ~ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರ ಪರಿಸರದ ಮಹತ್ವವನ್ನು ಅರ್ಥಮಾಡಿಕೊಳ್ಳಬೇ~ ಬೇಕಾಗಿದೆ ಇಂದಿನ ಕಾಲದಲ್ಲಿ. ಈಗ ನೀವು ನೋಡಿರ್ಬಹುದಾಗಿದೆ ತುಂಬಾ ಜನ ಪರಿಸರವನ್ನು ತಮ್ಮ ಆ ಸ್ವಾರ್ಥಕ್ಕಾಗಿ ಬಳಸಿ~ ಬಳಸಿಕೊಳ್ಳುತ್ತಿದ್ದಾರೆ ಅದು ನಿಮಗೆ ಗೊತ್ತಿರ್ಬೋದು. ಪರಿಸರ ಹವಾಮಾನದಲ್ಲಿ ಸಮತೋಲನ ಕಾಪಾಡುವುದು ಮಾತ್ರವಲ್ಲದೆ ಜೀವನಕ್ಕೆ ಅಗತ್ಯವಾದ ಎಲ್ಲವನ್ನು ಒದಗಿಸುವ ಕಾರ್ಯವನ್ನು ಸಹ ನಿರ್ವಹಿಸುತ್ತದೆ. ಇಂದು ವಿಜ್ಞಾನವು ತಂತ್ರಜ್ಞಾನವೊತ್ತಿ ಅಂದ್ರೆ ಈಗ ವಿಜ್ಞಾನ ಆಗಿರ್ಬೋದು ಆ ತರ ಅದು ಸ್ವಲ್ಪ ಅಂದ್ರೆ update ಎಲ್ಲ ಆಗಿ ಈಗ ತುಂಬಾ ಪರಿಸರದಲ್ಲಿ ಅಡಚನೆಗಳಾಗಿವೆ. ಮಾಲಿನ್ಯಗೊಳ್ಳುವುದಾಗಿರ್ಬೋದು ಮತ್ತೆ ಈಗ ಪರಿಸರ ತುಂಬಾ ಮಾಲಿನ್ಯವಾಗಿರುವುದು ವಾಹನಗಳಿಂದಾಗಿ. ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ಒಂದು ಮನೆಯಲ್ಲಿ ಒಂದು ಕಮ್ಮಿ ಅಂದ್ರು ಕೂಡ ಒಂದು ಒಂದಾದ್ರು ವಾಹನ ಇದ್ದೇ ಇರುತ್ತದೆ ಒಂದು bike ಆದ್ರೂ ಇರುತ್ತದೆ ಕಮ್ಮಿ ಅಂತ್ ಹೇಳಿದ್ರೆ. ಅದರ petrol ಹಾಕಿದ್ಮೇಲೆ ಅದರಿಂದಾಗಿ ಹೊರಗೆ ಬರುವಂತಹ ಒಂದು ಹೊಗೆ ಏನಿದೆ ಅದು ನಮ್ಮ ಜೀವನದ ಮೇಲೆ ತುಂಬಾ ಪ್ರಭಾವವನ್ನು ಬೀರುತ್ತದೆ. ಈಗ ಪರಿಸರವು ನಮ್ಮ ಆರೋಗ್ಯವನ್ನು ಅದೊಂದು ಪಿತ~ ತರ ತಾಯಿ ತರ ನೋಡು ನೋಡು ನೋಡಿ ಕೊಳ್ಳುತ್ತದೆ ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ಯಾವ ಇರ್ತದೆ ಅಂದ್ರೆ ಒಂದು ಶುದ್ದವಾದ ಗಾಳಿ ಬೇಕಂತ ಹೇಳಿದ್ರೆ ಕೂಡ ನಮ್ಗೆ ಒಂದು ಗಿಡಗಳಾಗಿರ್ಬೋದು, ಮರಗಳಾಗಿರ್ಬೋದು ಅದು ತುಂಬಾನೇ ಮುಖ್ಯ. ಈಗ ಕಟ್ಟಡದಲ್ಲಿ ನಾವು ಬದುಕ್ಬೇಕಂತ ಹೇಳಿದ್ರೆ ಈಗ ಕಟ್ಟಡದಲ್ಲಿ ಯಾವ ರೀತಿದಂತಹ ಒಂದು ಶುದ್ದ ಗಾಳಿ ನಮಗೆ ಸಿಗುವುದಿಲ್ಲ. ಅಂದ್ರೆ ತುಂಬಾ ರೀತಿಯಾದಂತಹ ಖಾಯಿಲೆಗಳಾಗಿರ್ಬೋದು ನಮ್ಮ ಮೇಲೆ ತುಂಬಾ ಪ್ರಭಾವವನ್ನು ಬೀರುತ್ತದೆ ಅದು ಗೊತ್ತಿರ್ಬೋದು ನಿಮ್ಗೆ. ಅದಕ್ಕಾಗಿ ನಮ್ಗೆ ಪರಿಸರ ಪರಿ~ ಪರಿಸರಕ್ಕೆ ಹಾನಿಕಾರಿಯ ಅಂತಹ ಆ ತಂತ್ರಜ್ಞಾನವನ್ನು ನಾವು ಅನುಷ್ಕರಿಸಬೇಕಾಗಿದೆ. ಇದು ತುಂಬಾ ಮುಖ್ಯ ಯಾಕಂತ ಹೇಳಿದ್ರೆ ಮುಂದಿನ ಕಾಲದಲ್ಲಿ ನಮ್ಗೆ ಒಂದು ನೀರನ್ನ್ ಶುದ್ದವಾದ ನೀರು ಎಲ್ಲಿ ಸಿಗದಿರ್ಬೋದು ಮತ್ತೆ ಶುದ್ದವಾದ ಗಾಳಿಯೂ ಸಿಗದಿರ್ಬೋದು ಅಂತಹ ಆ ಮನುಷ್ಯನ ಆಯಸ್ಸು ಕೂಡ ಕಮ್ಮಿಯಾಗುತ್ತದೆ. ನೀವು ಒಂದು ನಲ್ವತ್ತು ವರ್ಷವಾಗಿರ್ಬೋದು ಇಲ್ಲಂತ ಹೇಳಿದ್ರೆ ಮೂವತ್ತು ವರ್ಷ ಆ ತರ ಎಲ್ಲ ಆಗ್~ ಅಷ್ಟೇ ವರ್ಷ ಬದುಕುವಂತಹ ಬದುಕಬಹುದು ಆ ತರ ಆಗು~ ಆಗುವಂತಹ ಒಂದು ಸನ್ನಿವೇಶನೇ ಇದೆ. ಆ ಪ್ರತಿಯೊಬ್ಬರೂ ಕೂಡ ಒಗ್ಗೂಡಿ ಒಂದ್ ನಮ್~ ಪ~ ಪರಿಸರವನ್ನು ಉಳಿಸುವ ಕೆಲಸ ಮಾಡಲು ಪ್ರಾರಂಭಿಸಬೇಕು ಇದನ್ನು ಸ್ವಚ್ಛವಾಗಿ ಹಾಗೆ ಹಾಗೆ ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ನಮ್ಮ~ ನಮ್ಮೆಲ್ಲರ ಹೊಣೆ ಆಗಿದೆ. ಇದನ್ನು ಪ್ರತಿಯೊಬ್ಬರೂ ನೆನಪಿನಲ್ಲಿ ಇಡಬೇಕು. ಮನುಷ್ಯನಿಗೆ ಪರಿಸರವು ನಾವು ಕಾಳಜಿಸ ವಹಿಸಬೇಕಾದಂತ ಪ್ರಮುಖ ವಿಷಯವಾಗಿದೆ. ಅಹ್ ಈಗ ನೋಡಿ ಒಂದು ಪರಿಸರ ಮತ್ತು ಮನುಷ್ಯ ಒಂದು ಪರಸ್ಪರವಾಗಿ ಇರ್ಬೇಕಾ ಈಗ ಪರಸ್ಪರ ಇದ್ರೆ ಮಾತ್ರ ಚೆನ್ನ. ಅಂದ್ರೆ ಈಗ ಪರಿಸರದ ಮೇಲೆ ಮನುಷ್ಯ ಸಂಪೂರ್ಣವಾಗಿ ಅವ್~ ಅವ್~ ಅವ~ ಅವಲಂಬಿತವಾಗಿದ್ದಾನೆ. ಪರಿಸರವಿಲ್ಲದ ಆ ಮನುಷ್ಯನು ತನ್ನ ಜೀವನವನ್ನು ಕಲ್ಪಿಸಿಕೊಳ್ಳುವುದು ಕೂಡ ಅಸಾಧ್ಯ ಅಂತ ಹೇಳ್ಬಹುದು. ಅಹ್ ಈಗ ಪರಿಸರವಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಅದ್ ನಿಮ್ಗೆ ಗೊತ್ತಿರ್ಬೋದು ಅದ್ರಿಂದಾಗಿ ನಾವು ಪರಿಸರ ತುಂಬಾ ಪ್ರಾಮುಖ್ಯತೆ ವಹಿಸುತ್ತದೆ ನಮ್ಮ ಜೀವನದಲ್ಲಿ. ಈಗ ಅದು ಗಾಳಿ ಆಗಿರ್ಬೋದು, ನೀರು, ಬೆಂಕಿ, ಆಕಾಶ ಮತ್ತು ಭೂಮಿ ಇದೊಂದು ಐದು ಅಂಶಗಳ ಮೇಲೆ ಮಾನವನ ಜೀವನವು ನಿಂತಿದೆ. ಆದ್ರಿಂದ ನಾವು ಪರಿಸರವನ್ನು ಎಲ್ಲ ನಾವು ಪರಿಸರದಿಂದ ಎಲ್ಲವೂ ಪಡೆಯುತ್ತಿದ್ದೇವೆ ಆದ್ರೆ ನಾವು ಪರಿಸರಕ್ಕೆ ಏನು ನೀಡ್ತಿದ್ದೇವೆ ಎನ್ನುವುದು ನಮಗೆ ಗೊತ್ತಿರುವುದಿಲ್ಲ. ಈಗ್~ ಈಗಿನ್ ಕಾಲದಲ್ಲಿ ಹೋಗಿ ಯಾವುದಾದ್ರು ಒಂದು ಮರವನ್ನು ಕಡಿಯುದಾಗಿರ್ಬೋದು ಅದರ ಬದಲು ಒಂದೆರಡು ಗಿಡವು ನೆಡುವುದಿಲ್ಲ. ಅದೇ ಒಂದು ಕಷ್ಟವಾಗಿರುವುದು. ಪರಿಸರವನ್ನು ಉಳಿಸಲು ನಾವು ಕಸವ ರಸ್ತೆಯಲ್ಲಿ ತುಂಬಾ ಕಸಗಳು ಬಿದ್ದಿರ್ತವೆ ಈಗ ನೋಡಿರ್ಬೋದು ನಮ್ಮ್ ಮೋದಿದು ಆ ಸ್ವಚ್ಛ ಭಾರತ ಅಂತ್ಹೇಳಿ ಒಂದು ಅ~ ಅಭಿಯಾನವನ್ನುಸ ಆ~ ಆರಂಭಿಸಿದ್ರು. ಅದು ಕೂಡ ಅದನ್ನು ಎಷ್ಟು ಜನ ಪಾಲಿಸ್ತಾರೆ ಅನ್ನುವುದು ಕೂಡ ನಮಗೆ ಗೊತ್ತಿರುವುದಿಲ್ಲ. ಆ ಸಿಕ್ಕಿದಲ್ಲೆಲ್ಲ ಕಸ ಬಿಸಾಡುವುದು and ಮತ್ತೆ company ಗಳ ಏನಿದೆ ನೀರ್~ ನೀರೇನಿದೆ ಕಲುಷಿತವಾ~ ಅದೆಲ್ಲ ನಮ್ಮ ನಮ್ಗೆ ನಮ್ಮ ಬೇಕಾದ್ರೆ ನೀವು ತುಂಬಾ ಪ್ರಭಾವವನ್ನು ಬೀರುತ್ತದೆ. ಮತ್ತೆ ನಿಮಗೆ ಗೊತ್ತಿರ್ಬೋದು ಒಂದು ಕೆಲವು ಮಾನವ ನಿರ್ಮಿತ ವಸ್ತುಗಳೇನಿವೆ ಅದು ವಾತಾವರಣ ಮತ್ತು ಜಲಗಳ ಮುಂತಾದುವುಗಳ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತದೆ. ಈಗ ನೋಡಿರ್ಬಹುದು ಈಗ ಈಗ ತುಂಬಾ ಬಿಸಿಲು ಹೆಚ್ಚಾಗಿರ್ಬಹುದು ಈಗ ನಮ್ಗೆ ನಮ್ಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಆ ತರ ಆಗಿದೆ ಈಗ ಬಿಸಿಲು. ಒಮ್ಮೆ ತಾಪವನ್ನು ತುಂಬಾ ಹೆಚ್ಚುದರಿಂದ ಜಾಗತಿಕ ತಾಪಮಾನದ ಸಮಸ್ಯೆ ಉದ್ಭವಿಸ್ತದೆ. ಇದು ಮಾನವನ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ನಿಮ್ಗೂ ಗೊತ್ತಿರ್ಬೋದು. ಆ ಈಗಿನ ಕಾಲದಲ್ಲಿ ಯಾರಿಗೂ ಕೂಡ ಹುಷಾರಿಲ್ಲ ಯಾರನ್ನು ಕೇಳಿದ್ರೆ ಕೂಡ ಹುಷಾರಿಲ್ಲ ಅಂತ ಹೇಳ್ತಾರೆ. ಮತ್ತೆ ಆಧು~ ಆಧುನಿಕರಣ ಏನಿದೆ ಕೈಗಾರಿಕೆ ಎಲ್ಲಾ ಅದು ಕೂಡ ಹೆಚ್ಚುತ್ತಿರುವುದರಿಂದ ಪರಿಸರದ ಮೇಲೂ ಪರಿಣಾಮ ಬೀಳ್~ ಬಿದ್ದಿದೆ.

ಆ hello ಲಹರಿ.

ಹ್ಮ್ ಊಟ ಆಯ್ತಾ? ಹ ಆಯ್ತು ನಿಮ್ದಾಯ್ತಾ?

ನಮ್ಗೆ veg ಇವತ್ತು.

ಮತ್ತೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಿದ್ದೀರಾ ರಜೆ ಅಲ್ವಾ.

ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಇಲ್ಲ ನಂದೆಲ್ಲ ಮುಗಿಲಿಲ್ಲ. ಹೌದಾ ಇಲ್ಲ ಎಲ್ಲಾದ್ರು ಹುಡುಕ್ತಿದ್ದೀರಾ ಕೆಲ್ಸ ಏನಾದ್ರು. ಹ next ನೋಡ್ಬೇಕು ಏನ್ ಮಾಡುದು ಅಂತ. ಹ್ಮ್ ಹೌದಾ ನಾನೊಂದು recently ಈಗ join ಆಗಿದ್ದೇನೆ ಕೆಲ್ಸಕ್ಕೆ.

ಇದು ಹೀಗೆಯೇ ಒಂದು ಅಂದ್ರೆ full time ಏನಿಲ್ಲ part time ಅಷ್ಟೆ.

ನಮ್ಮಾ ಮನೆ ಹತ್ರನೇ ಅದಕ್ಕೆ ಅ ಬನ್ನಿ ಅಂತ ಹೇಳಿದ್ರು ಅವ್ರು ಅದಕ್ಕೆ ಹೋಗ್ತಿದ್ದೇನೆ ಅಲ್ಲಿಗೆ ಇನ್ನು ಬೇರೆ ಕೆಲ್ಸ ಹುಡುಕ್ಬೇಕಸ್ಟೆ ಆ ನೋಡ್ಬೇಕು ಇನ್ನು.

College ಅಲ್ಲಿ ಎಲ್ಲ ಬರ್ಲಿಲ್ವಾ ಕೆಲ್ಸಕ್ಕೆ offer ಎಲ್ಲ ಯಾವ್ದು. ಅ. College ಅಲ್ಲಿ ಬರ್ಲಿಲ್ವಾ ಆ.

ಹೌದಾ ನಮ್ಮ್ college ಅಲ್ಲಿ ಆಗ್ತಿದೆ ಈಗ ಉದ್ಯೋಗ ಮೇಳ ಎಲ್ಲ ಆಗ್ತಿದೆ . ಹ ಸಂಬಳ ಹೇಗೆ. ಆ ಇದೆ ಒಂದು twenty twenty-five ಹಾಗಿದೆ.

ಹ್ಮ್ ನೋಡ್ಬೇಕು ಇನ್ನು. Apply ಮಾಡಿದ್ದೇನೆ. PF ಇದೆಯಾ? ಹ ಇದೆ ಅಂತ ಹೇಳ್ತಿದ್ರು ಮತ್ತೀಗ ಹೇಳ್ತಾರೆ ಮತ್ತೆ ಇನ್ನು ನೋಡ್ಬೇಕು join ಆದ್ಮೇಲೆ ಹೇಳ್ತಾರೆ ಅಲ್ವ. ಅಲ್ಲಿಗೆ ಹೋದ್ಮೇಲೆ ಹೇಳ್ತಾರೆ ಏನು ಎಂತ ಎಲ್ಲ ಈಗ ಹೇಳಲ್ಲ ಅಲ್ಲ. ಹ್ಮ್‌ ಸರಿ ಬೇರೆ job ಗೆ ಏನು try ಮಾಡಿಲ್ವಾ? ಅದೆ ಮಾಡ್ತಿದ್ದೇನೆ ಆದ್ರೆ ಈಗ ಬರ್ಲಿಲ್ಲ ಏನು ಅದ್ರಿಂದ response ಬರ್ಲಿಲ್ಲ ಯಾವ್ದು ನೋಡ್ಬೇಕಷ್ಟೆ ಇನ್ನು. ನಿಮ್ಗೆ ಯಾವ್ದ್ರಲ್ಲಿ interest ಇದೆ? ನಾನು IT field companies ಗೆಲ್ಲ ಹಾಕಿದ್ದೇನೆ IT companies ಗೆಲ್ಲ.

ಹಾಗೆ ನೋಡ್ಬೇಕು ಇನ್ನು. ಇನ್ನು ನೀವ್ ಯಾವಾಗ apply ಮಾಡ್ಲಿಕ್ಕಿದ್ದೀರಾ ಕೆಲ್ಸಕ್ಕೆಲ್ಲ ಹುಡುಕ್ತಿದ್ದೀರಾ? ಹ ಹುಡುಕ್ತಾ ಇದ್ದೇನೆ ನೋಡ್ಬೇಕು ಮುಂದೆ ಏನ್ ಮಾಡ್ಬೇಕು ಅಂತ ನಾನು fashion design ಗೆಲ್ಲ ಹೋಗ್ಬೇಕಂತ ಇದ್ದೆ.

ಹ ಅದ್ರಲ್ಲಿ ತುಂಬ scope ಇದೆಯಲ್ಲ.

ಅದ್ course ಮಾಡಿದ್ದೀರಾ ನೀವು? Course ಇಲ್ಲ ಇನ್ನು join ಆಗ್ಬೇಕು exam ಎಲ್ಲ ಆದ್ಮೇಲೆ ನೋಡುವಂತಿದ್ದೇನೆ. ಹೊ ಹೌದಾ ಸರಿ ಸರಿ ಆಯ್ತ್ ಹಾಗಾದ್ರೆ ನಾನ್ ಇಡ್ತೇನೆ ಆಯ್ತಾ.

ಸರಿ ಹಾಗಾದ್ರೆ bye .

ಏನಿಲ್ಲ ಹೀಗೇನೆ call ಮಾಡಿದ್ದು ನಿಮ್ದು ಸುದ್ದಿ ಇಲ್ಲ ಮಾರ್ರೆ.

ನಾನು ಇಲ್ಲಿ Perdoor ಗೆ ಬಂದಿದ್ದೇನೆ purchasing ಇತ್ತು ಸ್ವಲ್ಪ purchase ಮಾಡ್ಲಿಕ್ಕೆ ಬಂದಿದ್ದೇನೆ super market ಇತ್ತಲ್ಲ so ಅಲ್ಲಿ ಬಂದಿದ್ದೆ. ಹೌದಾ ಬಾರಿ ಅಪರೂಪ Perdoor ಗೆ ಬಂದದ್ದು ನೀವು. ಅಪರೂಪ ಏನಿಲ್ಲ just ಒಂದು purchase ಆಗ್ಬೇಕಿತ್ತು ಮನೆಯಲ್ಲಿ function ಉಂಟು so ಹಾಗಾಗಿ purchase ಗೆ ಬಂದದ್ದು ನಾನು.

ಆ ಮುಂಚೆ ಆದ್ರೆ ಇಲ್ಲೇ daily ಇರ್ತಿದ್ರಲಾ ಈಗ ಇಲ್ಲಲಾ ಎಂತ ರಜೆಯ ಇವತ್ತು? ಹಾ ಇವತ್ತು ರಜೆ ಇವತ್ತು second Saturday ಅಲಾ ಒಂದು ರಜೆ ಕೊಟ್ಟಿದ್ದಾರೆ. ಹಾ ಹಾ ಹಾಗೆ ಏನು Perdoor ಬಂದ ವಿಶೇಷ? ವಿಶೇಷ ಏನಿಲ್ಲ purchase ಮದುವೆದು ಇದೆ ಅಣ್ಣನ ಮದುವೆ ಉಂಟು ಅಣ್ಣನ ಮದುವೆ ಉಂಟು next month March second ಗೆ.

ಏ ನಂದಲ್ಲಪ್ಪಾ ನಾವೆಲ್ಲ ಸಣ್ಣ age ನಮ್ದೆಲ್ಲಾ. ಇಲ್ಲಪ್ಪ.

ಹಾ ಹಾ ಹೇಳಿ ಎಂತ ಬೇಕಿತ್ತೀಗ? ಹಾ ಏನಿಲ್ಲ ಒಂದು ಅದೇ ಆ ಅಣ್ಣನ ಮದುವೆಗೆ ಒಂದು event management ಒಂದು ಬೇಕಿತ್ತು ನಿಮ್ಮದೊಂದು ಇತ್ತಲ್ಲ ಒಂದು fun~ event management ಎಲ್ಲ. ಹೌದೌದು ಹಾ ?

ಏನಿಲ್ಲ ಒಂದು basic ಅಂದ್ರೆ DJ ದು items ಎಲ್ಲ ಬೇಕಿತ್ತು ಅಂದ್ರೆ event ದ್ದು. ಆ DJ ಕಮ್ಮಿಯಲ್ಲಿ ಬೇಕಾ ಸ್ವಲ್ಪ ಜಾ~ costly ಬೇಕಾ ಹೇಗೆ? ಇಲ್ಲ ಒಂದು ಕಮ್ಮಿ cheap and best ಮಾಡಿಕೊಡಿ cheap and best ಅಲ್ಲಿ ಮಾಡಿ ಕೊಡಿ ಮಾರೆ.

Disco ಎಲ್ಲ ಉಂಟು ಪರ್ವಾಗಿಲ್ಲ ಹಾಗೇನಿಲ್ಲ. ನೀವಲ್ಲ ಒಂದು ಕಮ್ಮಿಯಲ್ಲಿ ಮಾಡಿಕೊಡಿ ಅಂತ ಹೇಳಿ.

ಆಯ್ತು ನಮ್ಮ rate ಎಲ್ಲ ಕಮ್ಮಿ ಉಂಟು ಕಮ್ಮಿಯಲ್ಲಿ ಮಾಡಿಕೊಡುವ ಇದು decoration ಎಲ್ಲ ಬೇಕಾ? Decoration ಎಲ್ಲ.

ಆ decoration ಎಲ್ಲ ಬರ್ಲಿ ನಿಮ್ಮದು ನೀವಲ್ಲ ಮರ್ರೆ ಒಂದು ಮಾಡಿ ಕಮ್ಮಿಯಲ್ಲಿ ಮಾಡಿ ಕೊಡಿ ಮಾರೆ ಎಲ್ಲ ಎಲ್ಲ wholesale ಅಲ್ಲಿ ಮಾಡಿ ಕೊಡಿ ಎಲ್ಲ event management ಎಲ್ಲ ವಹಿಸ್ಕೊಂಡು. ಇದು ಪಾತ್ರೆ ಮತ್ತೆ chair, table ಊಟದ ವ್ಯವಸ್ಥೆ ಎಲ್ಲ ಉಂಟು . ಎಲ್ಲ full ನಿಮ್ಗೆ ವಹಿಸಿಕೊಡು ಅಂತೇಳಿ ಅಂದ್ರೆ ಎಷ್ಟ್ ಅನ್~ estimation ಎಷ್ಟಾಗಬೋದು ಒಂದೆರಡು ದಿನದ್ದು function .

ನೋಡಿ ಹೇಳ್ತೇನೆ ನಾನು ಒಮ್ಮೆ ಎಲ್ಲ ಲೆಕ್ಕಾಚಾರ ಮಾಡಿ ಮತ್ತೆ ಹೇಳ್ತೇನೆ.

ಕಮ್ಮಿಯಲ್ಲಿ ಮಾಡ್ತೀರಾ? Okay okay ಒಂದು ಮಾಡಿ ಚಂದ~ ಒಂದು ಚಂದದಲ್ಲಿ ಮಾಡಿಕೊಡಿ ಮಾರ್ರೆ ಒಂದು. ಆಯ್ತು ಮಾಡಿ ಕೊಡ್ತೇನೆ ಆಯ್ತಾ?

March second ಗೆ function, but ನೀವೊಮ್ಮೆ ಬಂದು ನೋಡ್ಕೊಂಡು ಹೋಗಿ ಎಲ್ಲ ಅಲ್ಲಿ event ಗೆ ಎಲ್ಲಿ ಎಲ್ಲಿ ಯಾವ ಯಾವ place ಅಲ್ಲಿ ಇಡ್ತೀರಾ ಅಂತ ಹೇಳಿ ಮತ್ತೆ ಜಾಗ ಸ್ವಲ್ಪ ಕಮ್ಮಿ ಉಂಟು ನಮ್ಮ ಕಡೆಯೆಲ್ಲ.

ಹಾ ಅದು ಆ ಗುರುವಾರ ಬರ್ತದೆ ಗುರುವಾರ.

ಹಾಗಾದ್ರೆ ಸ್ವಲ್ಪ ಕಮ್ಮಿಯಲ್ಲಿ ಗುರುವಾರ ಎಲ್ಲ ಕಮ್ಮಿಯಲ್ಲಿ ಮಾಡಬೋದು ಶನಿವಾರ ಎಲ್ಲ ಬಂದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗೆ.

ನಿಮ್ದು event management ಗೆ ಅಂದ್ರೆ ಆ ಇದ್~ ಇದೆಲ್ಲ ಇರ್ತದಾ, ಆ orchestra ಎಲ್ಲ ಇರ್ತದಾ ಹೇಗೆ? Orchestra ಎಲ್ಲ ನಿಮಗೆ ಬೇಕಾದ್ರೆ ಮಾಡಬೋದು ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗೆ. ಹಾ ಜಾಸ್ತಿ ಆಗ್ತದಾ? Singer ಎಲ್ಲ ಯಾರು ಸರಿಗಮಪ ಎಲ್ಲ ಸರಿಗಮಪ ಮತ್ತೆ ಬರ್ತಾರ ಅಥವಾ ಹೇಗೆ? ಎಲ್ಲ ಒಳ್ಳೆ ಒಳ್ಳೆ ಹಾಡುಗಾರರು ಇದ್ದಾರೆ ನಮ್ದು ಇಲ್ಲಿ.

ಹ್ಮ್ಮ್ ಸಂದೇಶ T ಬರ್ತಾರೆ.

ಒಹ್ ಅವರೆಲ್ಲ ಬರ್ತಾರಾ ಹಂಗಾದ್ರೆ ನಿಮಗೆ ಸ್ವಲ್ಪ ದೊಡ್ಡ amount ಎ ತೆಗ್ದ್ ಇಡಬೇಕಾಗ್ತದೇನೋ ಅಲ್ಲ.

ಇಲ್ಲ ಅದು ನಿಮಗೆ ಬೇಕಾದ ನಿಮಗೆ ಬೇಕಾದ ಹಾಗೆ ಮಾಡುವ ಹಾಗೆ.

ಕಮ್ಮಿಯಲ್ಲಿ ಬೇಕಾದ್ರೆ ನಿಮಗೆ ಕಮ್ಮಿಯಲ್ಲಿ ಮಾಡುವ ಜಾಸ್ತಿಯಲ್ಲಿ ಬೇಕಾದ್ರೆ ಜಾಸ್ತಿ ನೀವೆಲ್ಲ bank ಅಲ್ಲಿ ಕೆಲಸ ಇರುವವರು ಅಲ್ಲ ಮಾರೆ ಜಾಸ್ತಿ ಅಲ್ಲಿ ಮಾಡು ಸ್ವಲ್ಪ. ಏ ಕೂತ್ಕೊಳ್ಳಿ ಮರ್ರೆ ಹೆಸರಿಗೆ ಮಾತ್ರ bank ನಲ್ಲಿ ಕೆಲಸ ಆ.

ಆಯ್ತು ಮತ್ತೆ ಬೇರೆ ಊಟ ಆಯ್ತಾ?